ಇದ್ರಲ್ಲಿ ನಮಗೆ ಕಂಡುಬರುಹುದೇನೆಂದರೆ ಇಲ್ಲಿ ನಮಗೆ ಅನೇಕ ಮೆಟ್ಟಿಲುಗಳು ಕಂಡು ಬರುತ್ತಾ ಇವೆ ಹಾಗು ಇದು ಒಂದು ಸ್ಪೋರ್ಟ್ಸ್ ಆಡುವ ಜಾಗವಾಗಿದೆ ಇದೊಂದು ಕ್ರೀಡಾಂಗಣವಾಗಿದೆ ಮತ್ತು ಅಲ್ಲಿ ಒಬ್ಬ ಕ್ರೀಡಾಪಟು ನಿಂತುಕೊಂಡಿದ್ದಾನೆ.

ಆಗೂ ಅಲ್ಲಿ ಇಟ್ಟಂಗಿ ಅಂಗಡಿಗಳು ಕಾಣುತ್ತಿವೆ ಹಾಗೂ ಅಲ್ಲಿ ಉಸುಗು ಬೆಂಚು ಹಳ್ಳು ಎಲ್ಲಾ ಕಾಣುತ್ತಿದೆ ಹಾಗೂ ಅಲ್ಲಿ ಒಬ್ಬ ಮನುಷ್ಯ ಅದು ಅದನ್ನ ಇದು ಸಿಮೆಂಟ್‌ ಅನ್ನು ಕಲಸಿಕೊಳ್ಳುತ್ತಾ ಇರುವುದು ನಮಗೆ ಕಂಡು ಬರುತ್ತಿದೆ

ಈ ಚಿತ್ರದಲ್ಲಿ ನಮಗೆ ಕಂಡು ಬರುವುದೇನೆಂದರೆ ಇದು ಒಂದು ಹೊಲವಾಗಿದೆ ಮತ್ತು ಆ ಹೊಲದ ಸುತ್ತಮುತ್ತಲು ನಮಗೆ ಅನೇಕ ಗಿಡಗಳು ಬೆಳೆದಿರುವುದು ಕಂಡು ಬರುತ್ತದೆ ಹಾಗು ಅಲ್ಲಿ ಒಂದು ಪೈಪು ಸಹ ಕಂಡು ಬರುತ್ತದೆ.

ಈ ಚಿತ್ರದಲ್ಲಿ ನಮಗೆ ಕಂಡು ಬರುವುದು ಏನೆಂದರೆ ಇದು ಒಂದು ಫುನ್ಕ್ಷನ್ ಹಾಲ್ ಆಗಿದೆ. ಮತ್ತೆ ಆ ಫುನ್ಕ್ಷನ್ ಹಾಲ್ ಇನಲ್ಲಿ ಹಲವಾರು ಜನರು ಭಾಗವಯಸಿದ್ದಾರೆ ಮತ್ತೆ ಅವ್ ಬಂದ ಜನ್ರಿಗೆ ಕುಳಿತಕೊಳ್ಳಲು ಚೇರು ಚೇರು ಗಳನ್ನೂ ಇಲ್ಲಿ ಇಡಲಾಗಿದೆ ವ--

ಅದು ಅಲ್ಲಿ ಸುತ್ತ ಮುತ್ತಲು ಅನೇಕ ಹೂಗಳಿಂದ ಡಿಸೈನ್ ಮಾಡಲಾಗಿದೆ ಹಾಗು ನಮಗೆ ಅಲ್ಲಿ ಕಲರ್ ಕಲರ್ ಬಲ್ಬ್ ಉ ಸಹ ಇಲ್ಲಿ ನಮಗೆ ಕಂಡುಬರ್ತಾಯಿದೆ.

ಈ ಚಿತ್ರದಲ್ಲಿ ನಮಗೆ ಕಂಡು ಬರುವುದು ಏನೆಂದರೆ ಇದು ಒಂದು ಪವರ ಪ್ಯ್ಲಾಂಟ ಆಗಿದೆ ಮತ್ತು ಈ ಪವರ್ ಪ್ಯ್ಲಾಂಟ ಸುತ್ತಮುತ್ತಲು ಅನೇಕ ಗಿಡಗಳು ಬೆಳೆದಿವೆ .

ಹಾಗು ಅಲ್ಲಿ ಆಕಾಶ ನೀಲಿ ಕಲರಿಂದ ಕೂಡಿದೆ .ಹಾಗು ಅಲ್ಲಿ ಬಿಸಿಲು ಸಹ ಇದೆ ಅಲ್ಲಿ ಸೂರ್ಯನ ಬೆಳಕು ಸಹ ಬಿದ್ದಿರುವುದು ನಮಗೆ ಈ ಚಿತ್ರದಲ್ಲಿ --

ಹಾಗು ಅಲ್ಲಿ ಒಂದು ಬೈಕ್‌ ಸಹಾ ನಿಂತಿರುವುದು ನಮಗೆ ಕಂಡು ಬರುತ್ತಿದೆ ಹಾಗು ಆ ಹೊಳೆಯ ಸುತ್ತ ಮುತ್ತಲೂ ಅನೇಕ ಗಿಡಗಳು ಕಂಡು ಬರುತ್ತಿವೆ ಹಾಗು ಅಲ್ಲಿ ಮೋಡ ಬಿಳಿ ಬಣ್ಣದಿಂದ ಕೂಡಿದೆ ಹಾಗು ಆಕಾಶ ನೀಲಿ ಬಣ್ಣದಿಂದ ಕೂಡಿರುವುದು ನಮಗೆ ಈ ಚಿತ್ರದಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತಾ ಇದೆ.

ಇಲ್ಲಿ ನಮಗೆ ಕಂಡುಬರುವುದೇನೆಂದರೆ ಇದೊಂದು ಡ್ಯಾಮ್ ಆಗಿದೆ ಮತ್ತೆ ಡ್ಯಾಮ್ ನಲ್ಲಿ ನೀರು ಹರಿಯುತ್ತಿದೆ ಅದರ ಮುಂದೆ ಅನೇಕ ಜನರು ಚಿಕ್ಕ ಚಿಕ್ಕ ಹುಡುಗರು ನಿಂತಿರುವುದು ಚಿತ್ರದಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತದೆ.